ಅಲ್ಲ ಅನ್ಸುತ್ತೆ ಇದು ಒಂದ್ ಫ್ರೀ ಪೀರಿಯಡ್ ಇರಬಹುದು ಮಕ್ಕಳೆಲ್ಲ ಕಲರ್ ಪೆನ್ಸಿಲ್ ಹಿಡ್ಕೊಂಡಿದ್ದಾರೆ.

ಈಗಷ್ಟೇ ಬಹುಶ ಮಳೆ ಬಂದು ನಿಂತಿದೆ ಅಂತ ಅನ್ಸುತ್ತೆ ನೆಲ ಎಲ್ಲ ಹಸಿಯಾಗಿದೆ ಆದ್ರೆ ಬಿಸಿಲು ಮೂಡಿದೆ --

ಅದರ ಕೂತಿರುವ ವಾರ ಮನಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮಗೆ ಊಹೆ ಮಾಡುವುದು ಕಷ್ಟ ಖುಷಿನೂ ಇರಬಹುದು ಬೇಜಾರು ಇರಬಹುದು ನೀವೇನ್ ಅಂತೀರಾ-

ಆಹ್ಹ್ ಮನಸ್ಸಿಗೆ ಮುದ ಕೊಡೊ ಅಂತ ಜಾಗ --

ಆಹ್ಹ್ ಬಹುಶ ಒಂದು ಅಭಯಾರಣ್ಯ ಈ ತರದ್ ಪಾರ್ಕ್ ಎಲ್ಲ ಬರತ್ತಲ್ಲ ಹೋಂ ಸ್ಟೇ ಎಲ್ಲ ಬರತ್ತಲ್ಲ ಅದಿರಬಹುದು.

ಬಹುಶ ಯಾವುದೊ ಪೇಷಂಟ್ ಕಡೆ ಅವ್ರು ಇರಬಹುದು-

ಆಹ್ಹ್ ಬತಾನ್ ಬತ್ತದ ಗದ್ದೆ ಗದ್ದೆನು ಇರುತ್ತೆ ಜೊತೆಗೆ ತೋಟನು ಇರುತ್ತೆ.

ಒಂದು ಪಾರ್ಕಿಂಗ್ ಏರಿಯಾ ಬಹಳಷ್ಟು ಕಾರ್ ಗಳು ನಿಂತಿದೆ ಒಂದು ಡೋರ್ ಹಾಕೊಂಡಿಲ್ಲ ಹಂಗೆ ನಿಂತಿದೆ ಡೋರ್ ಕ್ಲೋಸ್ ಮಾಡಿಲ್ಲ-